ಮುಸ್ಲಿಂ ಮಸೀದಿ ಇದ್ರೆ ಅವರುದು ಸ್ವಲ್ಪ ದೇವರ ಪ್ರವಾದಿ ತರ . ಅವರು ಏನೇನೋ ಸ್ವಲ್ಪ ಮಕ್ಕಳಿಗೆ ಆರಾಮ ಇಲ್ಲಾಂದ್ರೆ ಯಂತ್ರ ಹಾಕೋದು ಎಲ್ಲ ಮಾಡ್ತಾರೆ ಅದರಿಂದ ಸ್ವಲ್ಪ ಉಪಯೋಗ ಅನಿಸ್ತದೆ ಅವರೆಲ್ಲ ಬಾಳ ಪವರ್ಫುಲ್ ದೇವರು ಅಂತ --

ಪ್ರತಿ ಮನೆಯಾಗು ಒಂದು ಎರಡು ಒಂದು ಎರಡು ಮೂರೂ ನಾಲಕ್ಕು ಹಂಗೆಲ್ಲಾ ಇದಾವ ಅದರಿಂದ ಪೆಟ್ರೋಲ್ ನ್ನು ಜಾಸ್ತಿ ಪೆಟ್ರೋಲ್ ಯೂಸ್ ಮಾಡ್ತಾರೆ ಅದರಿಂದ ಬಾಳ ಪೊಲ್ ಪೊಲ್ಯೂಷನ್ ಇದಾಗಿದೆ .]

ಆ ಜಿಂದಾಲ್ ಇದೆ ಕೆ .ಕೆ.ಸಿ.ಎಲ್ ಫ್ಯಾಕ್ಟರಿ ಇದೆ ಜಿಂದಾಲ್ ಇದೆ ಇದೆ ಕಡೆಯಲ್ಲಿ ಒಂದು ಫಿಲಂ ಫ್ಯಾಕ್ಟರಿ ಇದೆ ಇದೆಲ್ಲ ಇರೋದ್ರಿಂದ --

ದೂರದಿಂದ ನೋಡಿದ್ರೆ ಹೆದರಿಕೆ ಆಗಲ್ಲ ಹತ್ರದಿಂದ ನೋಡಿದ್ರೆ ಭಯ ಆಗುತ್ತೆ ಆ ನಾವು ಏನು ಹಿಂಗೇ ಎಲ್ಲ ಇದ್ ಹಾಕಿರ್ತಾರೆ ಜಾಲಿ ಜಾಲರ್ ಹಾಕಿರ್ತಾರೆ ಅಲ್ಲ ಅದರಲ್ಲಿ ನೋಡ್ತಿವಿ ಏನು ಭಯನೇ ಅನ್ಸಲ್ಲ ಏನು ಪ್ರಾಣಿಗಳನ್ನು ನೋಡಿದ್ರು ಏನು ಹೆದರಿಕೆ ಆಗಲ್ಲ .